ಇದ್ದಾರೆ ಮತ್ತು ಎಲ್ಲರೂ ಕೂಡ ಇಲ್ಲಿ ಬಾರಿಸುತ್ತಿದ್ದಾರೆ ಮತ್ತು ಇಲ್ಲಿ ನೋಡುವುದಾದರೆ ಎಲ್ಲರೂ ಕೂಡ ತುಂಬಾ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ.

ಇಲ್ಲಿ ಒಂದು ಬಹುದೊಡ್ಡದಾ ಮರ ಇದೆ ಅದರ ಹೂವುಗಳು ಕೆಳಗಡೆ ಬಿದ್ದಿದೆ ಮತ್ತು ಇಲ್ಲಿ ಶರಣಬಸವೇಶ್ವರ ಎಂದು ಬರೆದಿದ್ದಾರೆ ಇಲ್ಲಿ ಬಿ.ಬಿ.ಎಂ ಮತ್ತು--

ಇದೊಂದು ಶರಣ ಬಸವ ವಿಶ್ವವಿದ್ಯಾನಿಲಯ ಮತ್ತು ಇಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳೆಲ್ಲರು ಪಾಠ ಕಲೆಯಲು ಬರುತ್ತಾರೆ .

ಮತ್ತು ಇಲ್ಲಿ ನೋಡಲು ತುಂಬಾ ಸುಂದರವಾಗಿರುವ ಅಂತಹ ಒಂದು ಸ್ಥಳ ಸ್ಥಳವು ಕೂಡ ಆಗಿದೆ ಪ್ರಯಾಣಿಕರು ಬರುತ್ತಾರೆ.

ಇಲ್ಲಿ ಗೆಂಡಾಮೃಗಗಳು ಮೂರಿವೆ ಅದರಲ್ಲಿ ಒಂದು ನೀರಿನಲ್ಲಿ ಒಂದು ಇದೆ ಮತ್ತು ನೀರಿನ ಮೇಲ್ಛಾವಣಿಯಲ್ಲಿ ಎರಡು ಗೆಂಡಾಮೃಗಗಳು ಇವೆ .